ಇದೊಂದು ಏರ್ಪೋರ್ಟ್ ಏರ್ಪೋರ್ಟ್ ನಾಗ ನೋಡಬಹುದು ಎಂಟ್ರಿ ಅಲ್ಲೆಲ್ಲ ಎಂಟ್ರಿ ಎಕ್ಸಿಟ್ ಇರ್ತವು. ಎಂಟ್ರಿ ಎಕ್ಸಿಟ್ ಒಳಗ ನಾವ್ಯಾರು--

ಇದೊಂದು ಯಾವ್ದೋ ಫ್ಯಾಂಕ್ಷನ್ ಅರೆಂಜ್ ಮಾಡ್ಯಾರ ಕುಮಾರಿ ಸ್ವಾಮಿ ಫೋಟೋ ಅಯ್ತಿ ಉಹ್ಹ್ ರಾಜಕೀಯದೊಳಗ --

ಇದ್ ಇಂಡಿಯನ್ ಪೆಟ್ರೋಲ್ ಬಂಕ್ ಇಂಡಿಯನ್ ಆಯಿಲ್ ಹೆಸ್ರ್ ಇದ್ದಂಗ್ ನಮ್ ಒಂದ್ ಊರಿಂದ ಎಲ್ಲ ವೆಹಿಕಲ್ಸ್ ಗು ಬೇಕು ಡಿಸೇಲ್ ಪೆಟ್ರೋಲ್ ಏನಾರು ಬೇಕೇ ಬೇಕಾ ನಾವ್ ಒಂದ್ ಊರಿಂದ ಇನ್ನೊಂದುರಿಗೇ ಹೋಗ್ಬೇಕು ಅಂದ್ರ--

ಆಮ್ ಬಸ್ ಸ್ಟಾಂಡ್ ಅಂದ್ರ ಒಂದ್ ಸೇಫ್ಟಿ ಬಸ್ ಬಾರೋ ಮಟ್ಟ ಕಾಯಕ ಇದ್ ಮಾಡಾಕ ಜನರಿಗೆ ಅನುಕೂಲ ಆಗುವಂಥ ಸ್ಥಳ ಒಂದ್ ಅಂತಾನೆ ಹೇಳಬಹದು.

ಈ ಚಿತ್ರದಾಗ ನೋಡ ಹತ್ತೀನಿ ಜಗ್ ಜಾತ್ರಿ ಅಯ್ತಿ ಜಾತ್ರಿ ಏನ್ ಗೊತ್ತಾ ಒಂದೊಂದ್ ಮಂದಿ ಒಂದೊಂದ್ ಸಂಪ್ರದಾಯ ಇರತ್ತ.

ಇಲ್ಲೊಂದ್ ದೇಶದ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಇಂದ ಫೆಸಿಲಿಟಿ ಜಗ್ಗು ಸಸಿಕ್ತವು. ಲೋನ್ ತಗೋಬಹುದು ಪೋಲಿಸಿಸ್ ಮಾಡಿಸಬಹುದು. ನಿಮ್ಗ್ ಕಷ್ಟ ಬಂದಾಗ--

ವಾಪಾಸ್ ನಾವ್ ತಾಕೋಬಹುದು ಅದಕ್ಕ ಅಕೌಂಟ್ ಬ್ಯಾನ್ ಆಗಿದೆ ಕರ್ನಾಟಕ ಬ್ಯಾಂಕ್ ಐಸ್ ಸೇಫ್ --

ಈದ್ ಬೆಟ್ಟ ಗುಡ್ಡ ನೀರ್ ಹರಿಯತೈತಿ ನೇಚರ್ ನಾವು ಹೆಂಗ್ ಯಾರ ಆಗ್ಲಿ ಯಂಗ್ ಏಜ್ ನವರು ಟೂರ್ ಗೀರ್ ಮಾಡೋದು ಸಹಜ.

ಹಂಗ ಇಂಥ ಪ್ಲೇಸ್ ಗೆ ಹೋಗೋದ್ರಿಂದ ನಮಗೆ ಬಹಳ ಮನಸ್ಸಿಗೆ ಮಜಾ ಸಿಗತೈತಿ ಸಂತೋಷ ಶಾಂತಿ ಸಿಗತೈತಿ ಅಂತ ಹೇಳಬಹುದು --

ಕಾರ್ ಇಂದ ಏನಾರ್ ಪ್ರಾಬ್ಲಮ್ ಇರ್ಲಿ ಕೆಟ್ಟಿರಲಿ ಹಾಳಾಗಿರಲಿ ಇದೊಂದ್ ಷೋರೂಮ್ ಕಾರ್ ರಿಪೇರಿ ಮಾಡೋದ್ ಅಂತಾನೂ ಇದ್ ಅಯ್ತಿ.

ಟೂರ್ ಟ್ರಿಪ್ ಇಕ್ ಅಂತ ಕಾಮನ್ ಹಳೆ ಅಲ್ಲಿ ಎಲ್ ಒಂದ್ ಹೋಗ್ಯಾರ ನದಿ ಕ್ಯಾಮೆರಾ ಹಿಡ್ಕೊಂಡ್ ದೂರದಿಂದ ನೋಡ ಹತ್ತರ.

ಆಹ್ಹ್ ಜುವೆಲ್ಲೇರಿಸ್ ಪರ್ಚೇಸ್ ಮಾಡ್ರಿ ಅಂತ ಅವ್ರ್ ಅಡ್ವರ್ಟೈಸ್ ಮಾಡಾಕ ಅವ್ರ್ ಕಂಪನಿ ದೌರ್ ಹಾಕಿದು ಅಂತ ಬ್ಯಾಲ್ ಆಅ ಎನಂತಾ ವ್ ಬ್ಯಾನರ್ಸ್ ಆದಾವು --

ದೇವರಿಗೂ ನಾವು ಹೆಂಗ್ ನಾಡೋಕೋತೀವಿ ಹೆಂಗ್ ಅದ್ರ ಮೇಲೆ ನಂಬಿಕೆ ಇರ್ತಿವಿ ಹ್ಯಾಂಗ ಅದ್ರ ಮೇಲೆ ಫಲ ಸಿಗ್ತಹಿತಿ ಯಾವ್ದು ಕೆಟ್ಟದನ್ನು ಮಾಡದೇನೆ ದೇವ್ರ ಹತ್ರ ಬಿದ್ಕೊಂಡ್ರ ನಮ್ಗ್ ಅದ್ರ ಪ್ರತಿಫಲ ಸಿಕ್ಕೇ ಸಿಕ್ಕಾತೇತಿ .

ಈ ಪಿಕ್ಚರ್ ನಾಗ ಒಂದ್ ಕಿರಾಣಿ ಅಂಗಡಿ ಅಂಸ್ಥೈತಿ ಮ್ಯಾಗಿ ಪ್ಯಾಕೆಟ್ಸ್ ಅದಾವ್ ಉದಿನ್ ಕಡ್ಡಿದ್ ನಿಮ್ಗ್ ಯಾವ್ ಕಂಪ್ನಿ ಬೇಕು ಯಾವ ಬ್ರಾಂಡ್ ಬೇಕು ಎಲ್ಲ ಅಯ್ತಿ ಬ್ರೂ ಪ್ಯಾಕೆಟ್ಸು --

ಇದೊಂದ್ ಕಿರಾಣಿ ಅಂಗಡಿ ನಿಮ್ಗ್ ಬೇಕಾದ ಸಾಮಾನು ಸಿಗತೈತಿ ನೀವ್ ಹೋಗಿ ಖರೀದಿ ಮಾಡಿ ನಿಮ್ ಮನಿಗ್ ತಕ್ಕಂಥ ನೀವ್ ಬಳಸ್ಕೊಬಹುದು.

ಪೇಂಟಿಂಗ್ ಚಿತ್ರ ರಿಯಲ್ ಅಂದ್ರು ಅಲ್ಲ ಬಾತುಕೋಳಿ ನೀರಾಗ ಅಲ್ಲಿ ಸೈಡ್ ಗೆ ನೋಡಿ ಜನ ವಾಚ್ ಮಾಡ್ ನೋಡ ಹತ್ತರ ನಿತ್ಕೊಂಡು --

ಇಲ್ಲಿ ನೀವ್ ಊಟ ಮಸ್ತ್ ಮನಿ ಸ್ಟೈಲ್ ಹಳ್ಳಿ ಟೈಪ್ --

ಇದನ್ನ ತಕೊಂಡ್ ಪೂರ್ಚಸ್ ಮಾಡಿ ನಾವು ಮನೆಯಾಗ ಯೂಸ್ ಮಾಡ್ಕೊಬೇಕ ಇದರಿಂದ ನಮಿಗೆ ಚಲೋ ಅಂತ ಹೇಳ್ಬಹುದು.